ಹಸಿರಿನಿಂದ ಕೂಡಿದ ಭೂ ದೃಶ್ಯ ಮತ್ತು ದೂರದಲ್ಲಿ ಕೆಲವು ಕಟ್ಟಡಗಳನ್ನು ಕಾಣಬಹುದು.

ಮಸೀದಿಯ ಸುತ್ತಲೂ ಮರಗಳು ಮತ್ತು ಪೋದೆಗಳಿವೆ.

ಕಟ್ಟಡ ಮುಂದೆ ಕೆಲವು ಮೋಟಾರ್ ಬೈಕ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ಓಣಿಯು ಗೋಡೆಗಳನ್ನು ಮತ್ತು ವರ್ಣ ರಂಜಿತ ಚಿತ್ರಕಲೆಗಳಿಂದ ಅಲಂಕರಿಸಲಾಗಿದೆ.

ಇದು ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾದ ವಿನೋದ ಅಥವಾ ಉತ್ತೇಜಕ ವಾತಾವರಣವನ್ನು ಸೂಚಿಸುತ್ತದೆ.

ಮತ್ತು ಅದರ ಮೇಲೆ ಕೆಲವು ನೀರಿನ ಬಾಟಲಿಗಳನ್ನು ಇಡಲಾಗಿದೆ.

ಅಂಗಡಿಯ ಪ್ರವೇಶ ದ್ವಾರ ಬಳಿ ಒಬ್ಬ ವ್ಯಕ್ತಿಯು ನಿಂತಿರುದನ್ನು ಕಾಣುಬರ್ತಾಇದೆ.

ಕೋಟೆಯ ಗೋಡೆಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಇಲ್ಲಿ ಕಾಣಬಹುದು.

ಈ ಮೇಲಿನಂತೆ ಒಂದು ಕಟ್ಟಡ ಹೊರಗೆ ನಿಂತಿರುವ ಕೆಲವು ಜನರ ಗುಂಪನ್ನು ತೋರಿಸುತ್ತದೆ.

ಪೈಪು ಗಳು ಮತ್ತು ಇತರ ಹಾರ್ಡ್ವೇರ್ ಸಾಮಾನುಗಳನ್ನು ನಾವು ಕಾಣಬಹುದು.

ಈ ಮೇಲಿನಂತೆ ನಮಗೆ ಒಂದು ಚರ್ಚಿನಲ್ಲಿ ಗುಂಪಾದು ಕುಳಿತುಕೊಂಡ ವ್ಯಕ್ತಿಗಳನ್ನು ತೋರಿಸುತ್ತದೆ.

ಇದರ ಬದಿಗಳಲ್ಲಿ ಹಸಿರು ಪೊದೆಗಳನ್ನು ಹೊಂದಿದೆ.

ಎರಡು ಬದಿಗಳಲ್ಲಿ ಮರಗಳು ಮತ್ತು ದೂರದಲ್ಲಿ ಕೆಲವು ಆಸನಗಳನ್ನು ನೋಡಬಹುದು.

ಕಟ್ಟಡದ ಪ್ರವೇಶ ದ್ವಾರವನು ಕಾನು ಬರ್ತಾ ಇದೆ.

ಕಟ್ಟಡ ಒಳಭಾಗವು ಕಾಯುವ ಪ್ರದೇಶವನ್ನು ಹೊಂದಿದೆ ಕುರ್ಚಿಗಳು--

ಕೈಯಲ್ಲಿ ಫೋನನ್ನು ಹಿಡಿದುಕೊಂಡು ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಿರುವುದು ಕಾಣು ಬರುತ್ತಿದೆ ಹಿಂದೆ ಒಂದು ಬೋಧನಾ ಮೂರ್ತಿಯನ್ನು ಕಾಣ ಬರುತ್ತದೆ.

ಕಟ್ಟಡದ ಬೋರ್ಡಿನ ರಿಲಯನ್ಸ್ ಡಿಜಿಟಲ್ ಎಂದು ಬರೆಯಲಾಗಿದೆ.

ಇದೆ ಅಲ್ಲಿ ವಿವಿಧ ವಿನ್ಯಾಸಗಳು ಮತ್ತು ಗಾತ್ರಗಳ ಹಲವು ಮಂಚಗಳನ್ನು ಹೊಂದಿವೆ.

ವಿವಿಧ ಬಣ್ಣಗಳು ಮತ್ತು ವಿವಿಧ ರೀತಿಯ ಬಟ್ಟೆಗಳನ್ನು ಕಪಾಟಿನಲ್ಲಿ ರಾಶಿ ರಾಶಿಯಾಗಿ ಜೋಡಿಸಲಾಗಿದೆ.

ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಎಸ್ ಕೆ ಪಂಕ್ಷನ್ ಹಾಲ್ ಎಂದು ಬರೆಯಲಾಗಿದೆ.

ಕೋಣೆಯಲ್ಲಿ ಅನೇಕ ಟೇಬಲ್ ಮತ್ತು ಕುರ್ಚಿಗಳ ಸೆಟ್ಗಳಿವೆ.

ಈ ಮೇಲಿನಂತೆ ಕಟ್ಟಡ ಹೊರಗೆ ಹೋಟೆಲ್ ಅಂತರಾಷ್ಟ್ರೀಯ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜಾಹೀರಾತು ಫಲಕವಿದೆ.

ಚಿತ್ರವು ಸಾಂಪ್ರದಾಯಿಕ ಭಾರತೀಯ ನೃತ್ಯದ ಬಂಗಿಯಲ್ಲಿರುವ ನಾಲ್ಕು ಮಹಿಳೆಯರನ್ನು ತೋರಿಸುತ್ತದೆ.

ಇದರ ಮೇಲಿನ ಚಾವಣಿಯು ನೀಲಿ ಬಣ್ಣದಿಂದ ಇದೆ.

ಇಲ್ಲಿ ವಿವಿಧ ರೀತಿಯ ಔಷಧಿಗಳನ್ನು ಕಪಾಟಿನಲ್ಲಿ ಜೋಡಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಬೋರ್ಡ್ ಅನ್ನು ಕಾಣಬರ್ತಾದೆ.

ಬೋರ್ಡಿನ ಮೇಲೆ ಜ್ಯೋತಿ ಹಾರ್ಡವೇರ್ ಎಂದು ಬರೆಯಲ್ಪಟ್ಟಿದೆ.

ಈ ಮೇಲಿನಂತೆ ನಮಗೆ ಒಂದು ಮಾರ್ಟಿನ ಹೊರಾಂಗಣ ಕಾಣು ಬರ್ತಾ ಇದೆ.

ಹಿನ್ನಲೆಯಲ್ಲಿ ಸಿಬಂದ್ದಿ ಸದಸ್ಯರು ಕೌಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ.

ಅಂಗಡಿಯ ಬೋರ್ಡಿನ ಮೇಲೆ ಒಂದು ಟ್ರ್ಯಾಕ್ಟರಿನ ಚಿತ್ರ ಕೂಡ ಇದೆ.